ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಆದಷ್ಟು ನಮ್ಮ ಬೇರೆ ಬೇರೆ ಸಂಘ ಸಾಂಟ್~ ಸಂಘಟನೆಗಳಲ್ಲಿ ಇದ್ರ ಬಗ್ಗೆ ನಾವು ಮಾತಾಡುದು. ಹಾಗೆ ನಮ್ಮ ಆಸು ಪಾಸಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆವಾಗ ಆವಾಗ ನಡಿತಾ ಇರ್ತದೆ ಆವಾಗ ನಾವು ಕ್ರೀಡೆ ಬಗ್ಗೆ ಸಹ ಒಂದು ಆಹ್ ಒಂದು ಎರಡು ವಾಕ್ಯದಲ್ಲಿ ಅದ್ರ ಬಗ್ಗೆ ಅದು ಮಹತ್ವ ಏನು ಯಾಕೆ ನಾವು ಮಕ್ಳಿಗೆ ಅದನ್ನು ನಾವು ತಿಳಿಸ್ಕೊಡ್ಬೇಕು. ಅಹ್ ಈ ಕ್ರೀಡೆಯಿಂದ ಅವರ ಏನ್ ಆರೋಗ್ಯ ಸ ಕಾಪಡ್ಲಿಕ್ಕಾಗ್ತದೆ ಯಾಕಂತಂದ್ರೆ ಕ್ರೀಡೆ ಅಲ್ಲ ಇದು ನಾವು ಒಂದು ಅರೋಗ್ಯ ಕಾಪಾಡ್ಲಿಕ್ಕೆ ಸ ಆಗ್ತದೆ ಯಾಕಂದ್ರೆ ಆರೋಗ್ಯವಾಗಿದ್ರೆ ಆಹ್ ನಮ್ಮ ಇವತ್ತಿನ ನಮ್ಮ ಯುವಜನರಾಗ್ಲಿ ನಮ್ಮ. ಹೆಣ್ ಮಕ್ಳ್ಲಾಗ್ಲಿ ಆರೋಗ್ಯವಾಗಿದ್ರೆ ನಾಳೆ ನಮ್ಮ ಈ ಭಾರತ ಏನಾ~ total ಆರೋಗ್ಯವಾಗಿ ಕಾಣ್ಲಿಕ್ಕೆ ಕಾರಣ ಸ ಆಗ್ತದೆ. ಯಾಕಂದ್ರೆ ಈಗ ನಾವು ನೋಡ್ಬೋದು ಹೆಚ್ಚಿನವರು ಅದೇ ಹೆಚ್ಚಿನವರಲ್ಲಿ ಯಾವ ತರ ಸಮಸ್ಯೆ ಬಂದಿದಂತೇಳಿದ್ರೆ ಆಹ್ ಒಂದು ಇಪ್ಪತೈದು ಮೂವತ್ತೈದು ವರ್ಷ ಬರುವಾಗ್ಲೇ ಅವರಿಗೆ ಬೇರೆ ಬೇರೆ ಸಕ್ಕರೆ ಕಾಯಲೇ ಆಗ್ಲಿ ಅವರಿಗೆ ಅಹ್. ರಕ್ತದೊತ್ತಡ ಈ ರೀತಿ ಬೇತೆ ಬೇರೆ ಬೇರೆ ಕಾಯಿಲೆಗೆ ಇವರದ್ ಇವತ್ತು ಒಳಪಡಿಸ್ತಾ ಇದ್ದಾರೆ ಯಾಕಂತೇಳಿದ್ರೆ ನಮ್ಮ ಒಳಗೆ ಆ. ಆ ಕ್ರೀಡೆ ಇಲ್ಲ ನಾವು ಆ ಒಂದು ಆಟ ಆಡ್ತಾ ಇಲ್ಲ ಯಾಕೆಂದ್ರೆ ನಮ್ಮ ನಾವು ಆಟ ಆಡಿದ್ರೆ ಮಾತ್ರ ಆಹ್ body ಅಲ್ಲಿರುವ. ಈ ಏನ್ ಹೇಳ್ತೇವೆ ರಕ್ತದ ಒತ್ತಡ ಕಡಿಮೆ ಆಗ್ತದೆ ಆವಾಗ ಮೆದುಳು ಏನಾಗ್ತದೆ open ಆಗ್ಲಿಕ್ಕೆ chances ಇರ್ತದೆ. ಈ ತರ ನಾವು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ರೆ ಇಂತ ಬ~ ಬರುವ ರೋಗಗಳಿಗೆ ಸಹ ನಾವು ತಡೆಗಟ್ಬಹುದು. ಅಹ್ ಮತ್ತೆ ಪೋಷ್ಟಿಕಾಂಶ ಒಂದು ಒಳ್ಳೆ ಆಹಾರ ಅವರಿಗೆ ಕೊಟ್ರೆ ಆ ಆಹಾರವನ್ನು ತಕೊಂಡ್ರೆ. ಆಹ್ ಯಾಕಂತೇಳಿದ್ರೆ ಈಗ ಆಹಾರ ಅಂತ ಹೇಳಿಕ್ಹೋದ್ರೆ ಅಲ್ಲಿ ಆಹ್ ಕಾಯಿ ಪಲ್ಯಗಳು ಇದ್ದೇವೆ ಅದೇ ತರ ಮೊಟ್ಟೆ ಮಾಂಸಗಳಿದ್ದೇವೆ. ಯ~ ಯಾವುದೆಲ್ಲ ಜಾಸ್ತಿ protein ಇದ್ದ ಒಂದು ಇದೆಲ್ಲ ಅವರಿಗೆ ನಾವು ಒದಗಿಸಿದ್ರೆ ಈಗ ನಾವು ನೋಡ್ಲಿಕ್ಕಂತದ್ದು ಈಗ ಅಂಗನವಾಡಿ school ಅಲ್ಲಾಗ್ಲಿ ಮತ್ತೆ. High school ಶಾಲೆಗಳಲ್ಲಿ ಈಗ ಮೊಟ್ಟೆ ಕೊಡುವ ಒಂದು ಇದು ನಡಿತಾ ಇದೆ.

ಹಾ hai ಶಿವಪ್ರಕಾಶ್ ಅವರೆ.

ನಾನ್ ಚೆನ್ನಾಗಿದ್ದೇನೆ .

ಮನೆಲೆಲ್ಲಾ ಹುಷಾರಿದ್ದಾರಾ? . ಹಾ ಎಲ್ಲ ಚೆನ್ನಾಗಿದ್ದರೆ ನಿಮ್ಮ ಮನೇಲಿ?

ಹಾ ನಮ್ಮ ಮನೆಯಲ್ಲಿ ಹುಷಾರಿದ್ದಾರೆ.

ಹೌದಾ ಊಟ ಆಯ್ತಾ ನಿಮ್ದು?

ಹೌದಾ ಏನಿತ್ತು ನಿಮ್ಗೆ ಆಹಾರ? ಆಹಾರ ಅದೇ ಅನ್ನ ಸಾಂಬಾರ್.

ಹೌದಾ, ಅಂದ್ರೆ ಬೇರೆ ಎನು special ಆಗಿ ಇರ್ಲಿಲ್ವಾ ಹೇಗೆ . Special ಆಗಿ ಏನೂ ಇಲ್ಲಾ ಇವತ್ತು ಮನೆ ಊಟ.

ಇಲ್ಲಾಂದ್ರೆ ಅದೇ ಈಗ ನಾನು ಮ್~ ಒಂದು ವಾರ ಹಿಂದೆ ಒಂದು function ಗೆಲ್ಲ ಹೋಗಿದ್ದೆ ಒಂದು ಕಾರ್ಯಕ್ರಮ ಎಲ್ಲಾ ಇತ್ತು ಒಂದ್ ಮದ್ವೆ ಎಲ್ಲಾ. ಹಾ ಹೌದಾ ಒಳ್ಳೇ ಇತ್ತಾ food ಎಲ್ಲಾ ಅಂದ್ರೆ ಆಹಾರ ಎಲ್ಲಾ . ಅದೇ ಆಹಾರ ಎಲ್ಲಾ ಒಳ್ಳೆದಿತ್ತು ಆದ್ರೆ ನನಗೆ ಸ್ವಲ್ಪಾ ತಿಂದು ಹೊಟ್ಟೆ ಸರಿ ಇಲ್ಲದೆಲ್ಲ ಆಯಿತು.

ಓ ಹೌದಾ ಅಂದ್ರೆ ಯಾವ ತರದ್ದು ಆಹಾರ ತಿಂದ್ರಿ ನೀವು? ಹಾ ನಾನು ಎಲ್ಲಾ mixed ಎಲ್ಲಾ ಇತ್ತು ಐ~ ಮಿ~ ಅಂದ್ರೆ . ಆಹಾರದಕ್ಕೆ ಏನಾದ್ರೂ mix ಆಗಿತ್ತಾ ಹೇಗೆ ಕಲಬೇರಿಕೆ ಆಗಿರ್ಬೋದು . ಇಲ್ಲಾ ಇಲ್ಲ ಹಾಗೆಂತ ಇಲ್ಲಾ ನಂಗೆ ಸ್ವಲ್ಪ ಎಣ್ಣೆ ತಿಂಡಿ ಎಲ್ಲಾ ತಿಂದರೆ ಆಗುದಿಲ್ಲ ಕಲ~ ಹೊಟ್ಟೆಗೆ.

ಹೊಟ್ಟೆಗೆ ಅಂದ್ರೆ ಕಫಾ ಏನಾದ್ರೂ ಆಗಿತ್ತಾ? ಆ ಅಲ್ಲಾ ಹೊಟ್ಟೆ ನೋವು ಆ ತರಾ ಆಗಿ ಹೊಟ್ಟೆ ನೋವಾಗಿತ್ತು . ಈ ತರಾ ನನಗೂ ಆಗಿತ್ತು ಅಂದ್ರೆ ನಾನೊಂದು ಮೂರು ವ~ ವಾರಗಳ ಹಿಂದೆ ಒಂದು junk food ತರಾ ತಿಂದಿದ್ದೇ.

ಅದು ಅದೀಗೇನಾಗಿತ್ತ ಹೇಳಿದ್ರೆ ಹೊಟ್ಟೆಯಲ್ಲಿ ಎಂತ correct ಆಗಿ ಅಂದ್ರೆ ಊಟ ಮಾಡ್ಲಿಕ್ ಆಗ್ತಾ ಇರಲಿಲ್ಲ ಮತ್ತೆ ಮತ್ತೆ. ಹಸಿವಿಲ್ಲದೆ ಆಗುದು. ಹಸಿವಿಲ್ಲ ತರಾ ಆಗೀರ್ಬೋದು ಆ ತರಾ ನಾ . ಆಹಾರ ಒಳ್ಳೇ ಆಹಾರ ಊಟ ಮಾಡದಿದ್ರೆ ಹಾಗೆ ಆಗ್ತಾದ ಅದು. ಆ ಹೌದು ಮತ್ತೆ ನಾವು ಎನ್ ಹೇಳ್ತೆವೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಬೇಕಾಗುತ್ತೆ.

ಹೌದೌದು ಅದು ತುಂಬಾ ಮುಖ್ಯವಾದ ವಿಷಯ.

ಇಲಂತಿದ್ರೆ ತುಂಬಾ ಕಷ್ಟ . ಸಮಸ್ಯೆ ಬರ್ತದೆ. ಹಾ ಹೌದು ಇವಾಗ ಗೊತ್ತಾಗಲ್ಲ ಒಂದ್ ಸ್ವಲ್ಪ time ಅಂದ್ರೆ ಸಮಯ ಬಿಟ್ಟ ಮೇಲೆ ಏನಾದ್ರೂ start ಆಗುತ್ತೆ.

ಅದ್ ಅಂದ್ರೆ ಆಗೀರ್ಬೋದು ಅಂದ್ರೆ acidity ಶುರುವಾಗಿರ್ಬೋದು ಆತರಾ ಎಲ್ಲಾ first start ಆಗುತ್ತೆ. ಹೌದು hello .

ನಿಮಗೆ ಯಾವ ತರಾ ಆಹಾರ ಇ~ ಇದು ಇಷ್ಟ? ನಂಗೆ ಅಂದ್ರೆ ಮಾಂಸಾಹಾರಿಯಾ ಅತ್ವಾ ಶಾಕಾಹಾರಿಯಾ ಅಂದ್ರೆ ನಾವ್ ಎರ್ಡ್ ತಿಂತಿವಿ ನೀವು ಹೇಗೆ? ಹ್ಮ್ ನಾವು ಸಸ್ಯಹಾರ ಮಾತ್ರ ನಾವು ಸಸ್ಯಹಾರ. Okay ಅದು ಮಾತ್ರ ತಿನ್ನೋದ ನೀವು? ಹ್ಮ್ ಹೌದು . ಅಂದ್ರೆ . ನಿಮಗೆ ಹೊರಗಡೆ ನಿಮಗೆ ಹೊರಗಡೆ ಆಹಾರ ಇಷ್ಟನಾ ಅಲ್ಲಾ ಮನೆ ಆಹಾರಾನೇ? ಜಾಸ್ತಿ ನೀವು .

ನಮ್ಗೆ ಯಾವ್ ತರಾ ಅಂದ್ರೆ ಸ್ವಲ್ಪ ಹೊರಗಿನ ಆಹಾರ ತಿಂದು ತಿಂದು ಈಗ ಮನೇಲಿ ಊಟ ಮಾಡ್ಲಿಕ್ಕೆ ತುಂಬಾ ಆಗಲ್ಲಾ ಅಂದ್ರೆ ಹೊರಗಿನ ಆಹಾರ ಅಷ್ಟೇ ಆಗುತ್ತೆ ಈಗ ಯಾರಿಗೂ ಅಷ್ಟೆ ಅಂದ್ರೆ ಹೊರಗಡೆ ಊಟ ಆಹಾರ ತಿಂತಾ ಇದ್ರೆ . Allergy ಅಗಿರುತ್ತೆ ಮನೆ ಆಹಾರ ತಿಂದು ತಿಂದು ಇದು ಬೇಡಾ ಅಂತಾ ಅನ್ನಸಿಬಿಟ್ಟಿರುತ್ತೆ ಸ್ವಲ್ಪ ದಿನಾ ಆದ್ಮೇಲೆ.

ಯಾವ್ದು ರುಚಿ ಇರಲ್ಲಾ ಆ ತರಾ ಎಲ್ಲಾ ಇವತ್ತು ಬೆಳಿಗ್ಗೆ ಎನ್ತಿಂದ್ರಿ ತಿಂಡಿಗೆ?

ಇವತ್ತು ಬೆಳಿಗ್ಗೆ Dosa ತಿಂದೆ ನಾನು.

Dosa ಉದ್ದಿನ Dosa ನೀವೇನ್ ತಿಂದ್ರಿ? .

ಆದ್ರೆ ತುಂಬಾ hotel hotel ಗಳಿವೆ ಗಳಿವೆಯಾ ಹೇಗೆ ನಿಮ್ಮೂರಲ್ಲಿ ಒಳ್ಳೇ ಒಳ್ಳೇದು . ಹೌದು ಹೌದು ಆಹಾರದ ಆಹಾರದ ಇದೊಂದ ವ್ಯಾಪಾರ ಮಾಡಿದ್ರೆ ಇದು ಒಳ್ಳೇ ಇದು ಲಾಭ ಬರ್ತದೆ. ಹೌದು ಹೌದು ಮೊದ್ಲೆಲ್ಲಾ ಅಂದ್ರೆ ಅದೇ ನೀವೇ ನೋಡಿರ್ಬೋದು Chinese ಆಗೀರ್ಬೋದು ಅಂದ್ರೆ ತೀನ್ಬೋದು ಒಳ್ಳೇದೇ but ಎನ್ ಮ~ ಮತ್~ ಎನ್ ಗೊತ್ತಂತ ಹೇಳಿದ್ರೆ daily ತಿನ್ಬಾದಸ್ಟೇ.

ಹಾ ಹೌದು ಹೊಟ್ಟೆ ತುಂಬಾನೇ ತುಂಬಾನೇ ಮುಖ್ಯವಾದಂತ ಒಂದು ವಿಷಯ .

ಹೌದು ಪಡುವವರೇ ಇರೋದು. ಹಾ ಹೌದು ಈಗ ಯಾವುದು ಯಾವುದು ನಾವು Instagram ಅದೆಲ್ಲ post ನೋಡ್ತಿರಬೋದು .

ಯಾವದೋ ಒಂದ್ ಆಹಾರದೊಂದು food ಯಾವದಾದ್ರು ಯಾವದಾದ್ರು ಒಬ್ಬರದ್ದು ಇರುತ್ತೆ ಏನಾದ್ರೂ ಎಲ್ಲಿಗಾದ್ರೂ ಹೋಗಿ ತಿಂದಿದ್ದಾಗಿರಬಹುದು ಆತರಾ ಎಲ್ಲಾ. ಹಾ ಸರಿ ನನಗೊಂದು ಬೇರೆ call .

ಅ ಒ~ ಆಯ್ತ್ ಆಯ್ತ್ ನೀವ್ ಮಾತಾಡಿ okay bye .

ಸರಿ ನಾನು ಆಮೇಲೆ call ಮಾಡ್ತಿನೆ ಆಯ್ತಾ.

Udupi ಅಲ್ಲಿಯಾ, ಎಂತ ಮಾಡುದ್ ಮಾರ್ರೆ Udupi ಅಲ್ಲಿ. Udupi ಅಲ್ಲಿ ಹೀಗೆ ಸ್ವಲ್ಪ ಕೆಲ್ಸ ಇತ್ತು. ಕೆಲ್ಸ ಇತ್ತು ಹಾಗೆಯಾ, ಮತ್ತೆ ನೋಡಲಿಕ್ಕಿಲ್ಲ ಮಾರ್ರೆ ನೀನು.

ಸ್ವಲ್ಪ ಬೇ~ ಕೆಲ್ಸ ಎಲ್ಲ ಇತ್ತ ಹಾಗಾಗಿ ಯಾರಿಗೆ ಸಿಗ್ಲಿಕ್ಕಾಗ್ತಾ ಇಲ್ಲ.

ರಾತ್ರಿ ಕೆಲ್ಸ ಆಗಿ, ನಿದ್ದೆ ಕೂಡ ಆಗುದಿಲ್ಲ ಮಾರ್ರೆ.

ಮತ್ತೆ ನಿಮ್ಗೆ ಇದು ಇವತ್ತು ರಜೆಯ ಶನಿವಾರ?

ಹಾ ಶನಿವಾರ ಮತ್ತೆ ಆದಿತ್ಯವಾರ ರಜೆ, ಎರಡು ದಿನ ರಜೆ.

ಹಾ ಹಾ, ಆಯ್ತಾ ಊಟ ಎಲ್ಲಾ?

ನಂದಿನ್ನು ಆಗ್ಬೇಕು ಮಾರಾಯ, ಇವತ್ತು, ಇಲ್ಲಿ Badagubettu ಅಲ್ಲಿ ಬಬ್ಬುಸ್ವಾಮಿ ದೇ~ ದೈವಸ್ಥಾನದು ಹ್ಮ್.

ಇಲ್ವಾ ನಾ ಈಗ ಎಲ್ಲಿ ಇಲ್ಲ, ಈಗ ಕೆಲ್ಸ ಆಗಿ ಇನ್ನು ಮದ್ವೆ, ಮನೆಗ್ ಹೋಗ್ಬೇಕಿನ್ನು.

ಮತ್ತೆ ನಾಡ್ದು ಇವನ ಅಭಿದೀಪ್ನ ಅಣ್ಣನದ್ದು, engagement ಇತ್ತಲ್ಲ ಮಾರ್ರೆ.

ಹಾ ಹೌದಾ ಹೇಳಿದ್ದಾನೆ, ಹೋಗ್ಬೇಕು. ಅದೇ ಬಟ್ಟೆ ತಗೊಳುವಂತಾ ಎಲ್ಲಾ? ಬಟ್ಟೆ, ಯಾವ್ದ ಹೀಗೆ, ಎಂತ ನಿನ್ನದು ಲುಂಗಿ ಹಾಕೊಂಡ್ ಹೋಗುವನಾ?

ಅದೇ ಹಾಗೆಯೆ ಹೋಗುವಂತ ಲುಂಗಿ ಮತ್ತೆ dress ಯಾವ್ದು ನೋಡ್ಬೇಕು, ಬಟ್ಟೆ ಹೇಳಿದ್ಯಲ್ಲ.

ಬೇಡ ಬೇಡ, ಕೆಂಪು colour .

bgSpeach ಕಪ್ಪು colour ಇಲ್ಲದ್ರೆ ಬಿಳಿ colour ನೋಡ್ಬೇಕು.

ಬಿಳಿ colour ಅದ್ ಎಲ್ರ್~, ಎಲ್ರತ್ರ ಕೇಳಿ ನೋಡ್ವ, ಎಲ್ಲ .

ಎಲ್ರತ್ರ ಕೇಳಿ ನೋಡ್ವ ಎಲ್ಲ ಒಂದೇ ತರ dress ಹಾಕಿ ಹೋಗ್ವ. ಹಾ ಹಾ ಹಾ, ಪ್ರಥಮೇಶ್ ಕೂಡ call ಮಾಡಿದ್ದ, ಅವನೂ ಯಾವ್~ ಯಾವಾಗ ಹೋಗ್ವ ಅಂತ ಹೇಳ್ತಿದ್ದ.

ಹಾ ಒಂದು ದಿನ ಅಲ್ಲ, ಒಂದ್ ರಜೆ ಮಾಡ್ಲಿಕ್ಕೆ ಹೇಳ್ವ, ಎಲ್ರಿಗೆ. bgSpeach ಹಾ ಅದೇ ಎಲ್ಲ ಕಿರಣ್ ಕೂಡ ಇದ್ದಾನೆ, ಎಲ್ಲ ಒಟ್ಟಿಗೆ ಹೋಗ್ವ ಅಲ್ಲಿ dress ತಗೋಳ್ಳಿಕ್ಕೆ. ಹಾ ಎಲ್ಲ ಒಟ್ಟಿಗೆ ಹೋಗ್ವ ಅದೇ, ಯಾವ, ಎಲ್ಲಿ ತಕೋಳ್ವ ಅದು dress ?

dress , ಇಲ್ಲೇ Manipal ದಲ್ಲಿ ತಗೋಳ್ವ ಅಂತ ಅಲ್ಲಿ ಸ್ವಲ್ಪ ಕಮ್ಮಿಗೆ ಇರ್ತದೆ ಒಳ್ಳೊಳ್ಳೆ dress ಇರ್ತದೆ.

ಮತ್ತೆ, call ಮಾಡಿದ್ರ ಬೇರೆ ಯಾರದ್ರೂ? ಬೇರೆ ಏನಿಲ್ಲ, ಮತ್ತೆ ಇದ್ ಉಡುಗೊರೆ ಎಂತ ಕೊಡ್ತಿ ನೀನ್?

ಉಡುಗೊರೆ ಎಂತ ಕೊಡುವ, ನಿಮ್ಮದು?

ನಾನದೆ ಏನ್ ಕೊಡುದ್ ನೋಡ್ತಾ ಇದ್ದೇನೆ bgSpeach.